ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಜಾಗ ಮಾಡರ ಅಲ್ಲಿ ಒಂದಿಷ್ಟು ಕಾರ್ ಗಳೆಲ್ಲ ಆ ಜಾಗದಗ ನಿಂತವ ಒಂದು ಆದಷ್ಟು ಕಾರುಗಳು ಇಲ್ಲಿ ಸೈಡಿಗೆ ನಿಂತವ ಇಲ್ಲೆಲ್ಲ ಗಿಡಗಳ ಅದೆಲ್ಲ ಅದಾವ.

ಇದ್ರೂ ಕೆಳಗೆಲ್ಲ ಹುಲ್ಲೆಲ್ಲಾ ಬೆಳದೈತಿ.

ಮತ್ತೆ ಎರಡು ಹೂವಿನ ಪಾಟ್ ಗಳ್ ಅದಾವ.

ಆದ್ರ ಮುಂದ ಮನೆಗಳಿದ್ದಾವ ಇಲ್ಲೊಂದು ರೋಡಾಯ್ತಿ ರೋಡ್ ಮುಂದು ಕಂಬ ಅಚ್ಚರ ಆ ಕಾಡಂಗ್ ಬಾಜು ಎಲ್ಲಾ ಸಣ್ ಕಾಂಪೌಂಡೈತಿ.

ಲೆಫ್ಟ್ ಸೈಡೀನ್ ಜೀಪು ರೇಡಿಯಮ್ ಮಿಂಚಾಕ್ತೈತೆ ಮತ್ತ್ ದೊಡ್ಡ ಲೈಟ್ ಹಾಕ್ಯಾರಾ.

ವಂಟ್ರಕ್ ಹೊರಗ್ ನಿಂತೈತೆ ಒಂದ್ ಟ್ರಕ್ ಹೊಂಟೈತಿ ಒಬ್ಬ ನಡ್ಕೋತ್ ಬರಹತ್ತನ ಬಾಜು ಎರಡ್ ಗಿಡಗಳ್ ಅದಾವು.

ಅಲ್ಲಿ ಗಾದೆಗಳು ಪಾರ್ಕಿಂಗ್ ಮಾಡೋಕೆ ಬೋರ್ಡ್ ಹಚ್ಚವ್ರ ಅದಕ್ಕೆ ಜಾಗನು ಮಾಡ್ಯಾರ ಅಲ್ಲೊಂದು ಸ್ವಲ್ಪ ಗಾಡಿಗಳು ನಿಂತಾವು ಒಂದು ನಾಲಕ್ಕು ಗಾಡಿಗಳು ಇಲ್ಲಿ ಹೊರಗೆ ನಿಂದ್ರಸಾರ.

ಮತೊಬ್ಬರ ಇಲ್ ಕುರ್ಚಿ ಹಾಕೊಂಡ ಕುತ್ತಾರ. ಮ್ಯಾಗ್ ಇಲ್ ಛತ್ ಐತಿ. ಆ ಛತ್ತಿಗೆಲ್ಲ ಲೈಟ್ ಗೊಳ್ ಅದಾವ.

ಇವನ್ ಕೆರೆ ಇದೆ ಕೆರೆದಾಗ ಎರಡು ಮೊಸಳೆ ಐತೆ ಒಂದ್ ಮೊಸಳೆ ಮೇಲೆ ಅದರ ಮುಂದೆ ಒಂದು ದೊಡ್ಡ ಗಿಡ ಇದೆ

ಇಲ್ಲಿ ಒಂದು ಗಾರ್ಡನ್ ಐತೆ ಆ ಗಾರ್ಡನ್ ವೊಳಗೆ ಕರ್ನಾಚು ಐತೆ ನೋಡೋ ಒಂದು ಕಂಬ ಐತೆ ಮ್ಯಾಗ್ ಕಂಬ ಐತೆ ಆ ಆರು ಕಂಬ ವೊಳಂಗಿಂದ ನೀರು ಬೀಳ್ತತೆ ತಳಗೆಲ್ಲ ಹಸಿಯಾಗಿ ಇದೆ ತಳಗೆ ಪಾರ್ಸಿ ಎದ್ದವು ಈಚೆ ಕಡೆ ಎಲ್ಲಾ ಗ್ರಿಲ್ಲ ಆಕಿದರೆ

ಇಲ್ಲೊಂದು ಸಣ್ಣ ಗಾರ್ಡನ್ ಐತಿ ಆ ಗಾರ್ಡನ್ ಒಳಗೆಲ್ಲ ಉಲ್ ಅಚ್ಚಾರ ಅವೆಲ್ಲ ಶೋ ಗಿಡಗಳು ಹೂವಿನ ಗಿಡಗಳು ಇದಾವೋ ಒಂದು ಗಿಡದಾಗೆ ಹೂವಾಗಿದೆ.

ಒಂದ್ ಚೇರ್ ಹಾಕ್ಯಾರ್ ಆ ಚೇರ್ ಮೇಲೆ ಒಬ್ಬ ಮನುಷ್ಯ ಕೂತವ್ನೆ ಹೊರಗ್ ಸೂರ್ಯ ಮುಳುಗಾವ್ ಕತ್ತಾವ್ನೆ ಒಂದ್ ತೆಂಗಿನ್ ಗಿಡ ಐತಿ.

ಅಲ್ಲ ಒಂದ್ ಗದ್ಯಾರ್ ಹಾಕ್ಯಾರ. ಅದ್ರ ಮುಂದ ಖಿಡಕಿ ವಳಗ್ ಬಿಟ್ಟಾರ. ಒಂದ್ ಆಟೋ ತೊಳ್ಯಾತಾರ. ಇಬ್ಬರ ಮಂದಿ ಅದ್ರ ಮುಂದಗೊಂದ್ ಆಟೋ ನಿತ್ತೇತಿ. ತೆಳಗ ಯಲ್ಲಾ ಸಿಮೆಂಟ್ ಮಾಡ್ಯಾರ.

ಇದು ಕಟಿಂಗ್ ಶಾಪ್ ಇದೆ ಅದರಾಗೆ ಒಬ್ಬ ಏನು ಮುಖಕ್ಕೆ ಅಷ್ಟೊಂದು ಕಟಿಂಗ್ ಮಾಡ್ಸ್ಕೊಂಡವನ ಅದರ ಮುಂದೆ ಕನ್ನಡಿಗ ಇದೆ

ಇಲ್ಲಿ ದೊಡ್ಡದೊಡ್ಡ ಬಿಲ್ಡಿಂಗ್ ಅವ ಆ ಬಿಲ್ಡಿಂಗ್ ಅಲ್ಲಿ ಆ ಬಿಳಿ ಮೇಲೆ ಎದ್ದು ನೋಡಿಕೊಂಡರೆ ಒಂದು ಗ್ರೌಂಡ್ ಕಾಣುತ್ತೆ ಆ ಗ್ರೌಂಡಲ್ಲಿ ಗಿಡಗಳ ನೆಟ್ಟವ್ರೆ .

ಇದು ಒಂದು ಗಾರ್ಡನ್ ಐತೆ ಎಲ್ಲಾ ಕಡೆ ಹಸಿರು ಐತೆ ಇಲ್ಲಿ ಕಟಿಂಗ್ ಮಾಡೋರೆ ಹುಲ್ಲುಗಳೆಲ್ಲ ರೌಂಡ್ ರೌಂಡ್ ಕಟಿಂಗ್ ಮಾಡವ್ರೆ

ತೆಳಗೆಲ್ಲ ಡಿಸೈನ್ದು ಟೈಲ್ಸ್ ಹಚ್ಯಾರ್ ಮೆಗೆಲ್ ಲೈಟ್ ಎಲ್ಲ ಹಾಕ್ಯಾರ ಒಂದು ಬೋರ್ಡ್ ಹಚ್ಯಾರ್ ಯಾವ ಯಾವ ಕಡೆ ಹೋಗಬೇಕ್ ಅಂತ ಅಂದ್ರ್--

ಗೂಡ್ಸ್ ಆಟೋ ಐತೆ ಗೂಡ್ಸ್ ಆಟೋ ಒಳಗಡೆ ದೇವರು ಮೂರ್ತಿ ಇಟ್ಕೊಂಡು ಹೊರಟವರ ಇತರ ಹಣ್ ಹಿಡ್ಕೊಂಡು ದೊಡ್ಡ ದೊಡ್ಡ ದೀಪಗಳು ಇಡ್ಕೊಂಡು ಹೊರಟವರ ಎರಡು ದೊಡ್ಡ ದೀಪ ಎರಡು ಸಣ್ಣ ದೀಪ ಎಚೆಕಡೆ ಎರಡ್ ತೆಂಗಿನಕಾಯಿ ಒಡದ್ ಇಟ್ಟರ್ .